ಟಕ್ಸ್ ಟೈಪಿಂಗ್ ನ ಪರಿಚಯಾತ್ಮಕವಾದ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ವಾಕ್ಯಗಳ ಟೈಪಿಂಗ್ ಅನ್ನು ಹೇಗೆ ಮಾಡಬೇಕು
ನಮ್ಮದೇ ಆದ ಶಬ್ದಗಳ ಸೂಚಿಯನ್ನು ಹೇಗೆ ನಿರ್ಮಿಸಬೇಕು
ಟೈಪಿಂಗ್ ಗಾಗಿ ಭಾಷೆಯನ್ನು ಹೇಗೆ ಸೆಟ್ ಮಾಡಬೇಕು ಇತ್ಯಾದಿಗಳನ್ನು ಕಲಿಯುತ್ತೀರಿ
ಇಲ್ಲಿ ನಾವು ಉಬಂಟು ಲಿನಕ್ಸ್ 1110 ರಲ್ಲಿ ಟಕ್ಸ್ ಟೈಪಿಂಗ್ 180 ಎಂಬುದರ ಉಪಯೋಗವನ್ನು ಮಾಡುತ್ತೇವೆ
ಟಕ್ಸ್ ಟೈಪಿಂಗ್ ಒಪನ್ ಮಾಡಿ
ದಶ್ ಹೋಮ್ ಎಂಬಲ್ಲಿ ಕ್ಲಿಕ್ ಮಾಡಿ
ಸರ್ಚ್ ಬಾಕ್ಸ್ ನಲ್ಲಿ ಟಕ್ಸ್ ಟೈಪಿಂಗ್ ಎಂದು ಟೈಪ್ ಮಾಡಿ
ಟಕ್ಸ್ ಟೈಪಿಂಗ್ ಎಂಬ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಮೇನ್ ಮೆನ್ಯುವಿನಲ್ಲಿ ಆಪ್ಷನ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಆಪ್ಷನ್ ನ ಮೆನ್ಯು ಕಾಣಿಸುತ್ತದೆ
ಈಗ ವಾಕ್ಯಗಳ ಟೈಪಿಂಗ್ ಅನ್ನು ಅಭ್ಯಾಸ ಮಾಡಿ
ಫ್ರೇಸ್ ಟೈಪಿಂಗ್ ಎಂಬಲ್ಲಿ ಒತ್ತಿ
ಟೀಚರ್ಸ್ ಲೈನ್ ನಲ್ಲಿ ಕಾಣುವ ವಾಕ್ಯವನ್ನು ಟೈಪ್ ಮಾಡಿ
ಪ್ರಸ್ತುತ ಇಲ್ಲಿ ಅದು ಹೀಗಿದೆ ಥೆ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ಥೆ ಲೇಜಿ ಡಾಗ್
ಈಗ ನಾವು ಮುಂದಿನ ವಾಕ್ಯವನ್ನು ಟೈಪ್ ಮಾಡಬೇಕು
ಮಾಡಬೇಕಲ್ಲವೇ
Enter ಒತ್ತಿ
ಮುಂದಿನ ವಾಕ್ಯವು ಕಾಣುತ್ತದೆ
ಈಗ ನಾವು ವಾಕ್ಯದ ಟೈಪಿಂಗ್ ಅನ್ನು ಅಭ್ಯಾಸ ಮಾಡಿದ್ದೆವು
ನೀವು ವಿಭಿನ್ನ ವಾಕ್ಯಗಳೊಂದಿಗೆ ಅಭ್ಯಾಸ ಮಾಡಬಹುದು
ಈಗ ಮುಂಚಿನ ಮೆನ್ಯುವಿಗೆ ಹಿಂತಿರುಗಲು Esc ಒತ್ತಿ
ಆಪ್ಶನ್ ಮೆನ್ಯು ಕಾಣುತ್ತದೆ
ನಾವೀಗ ಹೊಸ ವಾಕ್ಯದ ಮತ್ತು ಶಬ್ದದ ಸೇರಿಸುವಿಕೆಯನ್ನು ಕಲಿಯೋಣ
ಎಡಿಟ್ ವರ್ಡ್ ಲಿಸ್ಟ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ವರ್ಡ್ ಲಿಸ್ಟ್ ಎಡಿಟರ್ ನ ವಿಂಡೋ ಕಾಣುತ್ತದೆ
ನಾವು ಹೊಸ ಶಬ್ದವನ್ನು ಸೇರಿಸೋಣವೇ
ವರ್ಡ್ ಲಿಸ್ಟ್ ಎಡಿಟರ್ ವಿಂಡೋ ನಲ್ಲಿ ನ್ಯೂ ಎಂಬಲ್ಲಿ ಒತ್ತಿ
ಕ್ರಿಯೇಟ್ a ನ್ಯೂ ವರ್ಡ್ಲಿಸ್ಟ್ ಎಂಬ ವಿಂಡೋ ಕಾಣಿಸುತ್ತದೆ
ಕ್ರಿಯೇಟ್ a ನ್ಯೂ ವರ್ಡ್ಲಿಸ್ಟ್ ಎಂಬ ವಿಂಡೋ ನಲ್ಲಿ ಲರ್ನ್ ಟಿಒ ಟೈಪ್ ಎಂದು ಟೈಪ್ ಮಾಡಿ ಒಕ್ ಒತ್ತಿ
ವರ್ಡ್ ಲಿಸ್ಟ್ ಎಡಿಟರ್ ಎಂಬ ವಿಂಡೋ ಕಾಣಿಸುತ್ತದೆ
ರಿಮೂವ್ ಎಂಬಲ್ಲಿ ಒತ್ತಿ ನಾವು ಟೈಪ್ ಮಾಡಿದ ವಾಕ್ಯವನ್ನು ಅಥವಾ ಶಬ್ದವನ್ನು ಅಳಿಸಬಹುದು
ಶಬ್ದವನ್ನು ಅಥವಾ ವಾಕ್ಯವನ್ನು ಸೇವ್ ಮಾಡಲು ಡೋನ್ ಎಂಬಲ್ಲಿ ಒತ್ತಿ ಮತ್ತು ಇಂಟರ್ನಲ್ ಮೆನ್ಯುವಿಗೆ ಹೋಗಿ
ಆಪ್ಶನ್ ಮೆನ್ಯು ಕಾಣಿಸುತ್ತದೆ
ಇಂಟರ್ನಲ್ ಮೆನ್ಯುವಿನಿಂದ ನೀವು ಸೆಟಪ್ ಲ್ಯಾಂಗ್ವೇಜ್ ಎಂಬ ವಿಕಲ್ಪವನ್ನು ಒತ್ತಿ ಭಾಷೆಯನ್ನು ವ್ಯವಸ್ಥೆಗೊಳಿಸಬಹುದು
ನೀವು ಆಯ್ಕೆ ಮಾಡಿದ ಭಾಷೆಯಲ್ಲಿ ಟಕ್ಸ್ ಟೈಪಿಂಗ್ ನ ಇಂಟರ್ಫೇಸ್ ಮತ್ತು ಪಾಠವು ಕಾಣಿಸುತ್ತದೆ
ಆದರೆ ಪ್ರಸ್ತುತ ಟಕ್ಸ್ ಟೈಪಿಂಗ್ ಬೇರೆ ಭಾಷೆಗಳಲ್ಲಿ ಪಾಠಗಳನ್ನು ತೋರಿಸಲು ಸಮರ್ಥವಾಗಿಲ್ಲ
ಈಗ ಆಟವೊಂದನ್ನು ಆಡೋಣ
ಮೈನ್ ಮೆನು ಎಂಬಲ್ಲಿ ಕ್ಲಿಕ್ ಮಾಡಿ
ಫಿಶ್ ಕ್ಯಾಸ್ಕೇಡ್ ಎಂಬ ಬಟನ್ ಒತ್ತಿ
ಗೇಮ್ ಮೆನ್ಯು ಕಾಣಿಸುತ್ತದೆ
ಆಟದ ಆರಂಭದ ಮೊದಲು ಇದನ್ನು ಹೇಗೆ ಒಪನ್ ಮಾಡಬೇಕೆಂಬ ನಿರ್ದೇಶಗಳನ್ನು ಓದೋಣ
ಇನ್ಸ್ಟ್ರಕ್ಷನ್ಸ್ ಎಂಬಲ್ಲಿ ಒತ್ತಿ
ಆಟವನ್ನಾಡಲು ನಿರ್ದೇಶವನ್ನು ಓದಿ
ಅನುವರ್ತಿಸಲು ಸ್ಪೇಸ್ ಬಾರ್ ಒತ್ತಿ
ಈಗ ಟೈಪಿಂಗ್ ಅಭ್ಯಾಸಕ್ಕಾಗಿ ಸರಳವಾದ ಆಟವನ್ನು ಆಯ್ಕೆ ಮಾಡಿ
ಈಸಿ ಎಂಬಲ್ಲಿ ಒತ್ತಿ
ವಿಭಿನ್ನ ವಿಕಲ್ಪಗಳುಳ್ಳ ವಿಂಡೋ ಕಾಣುತ್ತದೆ
ಆ ವಿಭಿನ್ನ ವಿಕಲ್ಪಗಳೆಂದರೆ ಕಲರ್ಸ್ ಫ್ರೂಟ್ಸ್ ಪ್ಲಾಂಟ್ಸ್ ಇತ್ಯಾದಿಗಳು
ಕಲರ್ಸ್ ಎಂಬಲ್ಲಿ ಒತ್ತಿ
ಆಕಾಶದಿಂದ ಮೀನುಗಳು ಬೀಳುತ್ತವೆ
ಅವುಗಳಲ್ಲಿ ಅಕ್ಷರಗಳೂ ಅಂಟಿಕೊಂಡಿವೆ
ನೀವು ಆ ಅಕ್ಷರಗಳನ್ನು ಸರಿಯಾಗಿ ಟೈಪ್ ಮಾಡಿದಲ್ಲಿ ಆ ಶಬ್ದವು ಕೆಂಪು ಬಣ್ಣಕ್ಕೆ ತಿರುಗಿ ಅದೃಶ್ಯವಾಗುತ್ತದೆ
ಆಮೇಲೆ ಆ ಮೀನು ಕೆಳಗೆ ಬಿದ್ದಾಗ ಪೆಂಗ್ವಿನ್ ಅದನ್ನು ತಿನ್ನಲು ಓಡುತ್ತದೆ
ಈಗ ಮೀನಿನಲ್ಲಿರದ ಅಕ್ಷರವನ್ನು ಟೈಪ್ ಮಾಡೋಣ
ಏನಾಯಿತು
ಅಕ್ಷರಗಳು ಹಾಗೇ ಬಿಳಿಬಣ್ಣದಲ್ಲಿಯೇ ಇವೆ
ಅಂದರೆ ನೀವು ಆ ಅಕ್ಷರಗಳನ್ನು ಸರಿಯಾಗಿ ಟೈಪ್ ಮಾಡಬೇಕೆಂದು ಅರ್ಥ
ನಿಮಗೆ ಎಷ್ಟು ಬೇಕೋ ಅಷ್ಟು ಆಟವನ್ನಾಡಬಹುದು
ಗೇಮ್ಸ್ ಮೆನ್ಯುವಿಗೆ ಹೋಗಲು ಎಸ್ಕೇಪ್ ಬಟನ್ ಅನ್ನು ಎರಡು ಬಾರಿ ಒತ್ತಿ
ಇಲ್ಲಿ ನಿಮಗೊಂದು ಕೆಲಸವಿದೆ
ಕಠಿನತೆಯ ಸ್ತರವನ್ನು ಮೀಡಿಯಮ್ ಅಥವಾ ಹಾರ್ಡ್ ಗೆ ಬದಲಿಸಿ ಆಟವನ್ನಾಡಿ
ಈಗ ನಾವು ಟಕ್ಸ್ ಟೈಪಿಂಗ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ವಾಕ್ಯಗಳ ಟೈಪಿಂಗ್ ಶಬ್ದಗಳ ಸೇರಿಸುವಿಕೆ ಮತ್ತು ಆಟವನ್ನಾಡುವುದನ್ನು ಕಲಿತೆವು
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
httpspoken tutorialorgWhat is a Spoken Tutorial ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು